ಇಲ್ಲಿ ನೋಡೋದಾದ್ರೆ ಆಹ್ ವ್ಯಾಪಾರ ಮಳಿಗೆಯಲ್ಲಿ ಆಹ್ ಎಲ್ಲಾ ಐಟೆಮ್ಗಳಿಗೂ ಒಂದ ಒಂದು ಬೆಲೆನಾ ನಿಗದಿ ಮಾಡಿದಾರೆ.

ಮಕ್ಕಳನ ತಯಾರಿ ಮಾಡಿರೋ ಹೆಂಗಿದೆ ಅಂದ್ರೆ ಬರಿ ಎರಡು ವೀಲರ್ ಆಗಿರೋ ಅಂತ್ತ್ ಬೈಕ್ ಏನ್ ಸೀಟ್ ಗೀಟ ಎಲ್ಲಾ ಏನು ಇಲ್ಲ.

ಇಲ್ ನೋಡಿದ್ರೆ ಟ್ರಾವೆಲ್ಲರ್ ಟ್ರಾವೆಲ್ಲರು ಅಷ್ಟ್ ಹೊಸದು ಅನ್ಸುತ್ತೆ ಅದ್ರ್ ಮೇಲೆಲ್ಲಾ ನೋಡ್ಬಹುದು ಪರ್ಫೆಕ್ಟ್ ಅನ್ನೋದು ಶಾರ್ಟ್ ಟೈಮು ಡೀಪು ಮೆಮೊರಿ --

ಇಲ್ಲಿ ನೋಡೋದಾದ್ರೆ ಬ್ಯಾಟ್ಶ ಗಳಿದಾವೆ ಶಟಲ್ ಕೋಕ್ ಆಡೋಕ್ಕೆ ಬ್ಯಾಟ್ಗ ಳು ವಾಲಿಬಾಲ್ ಹಾಗು ಶೂ ಗಳು ಇದಾವೆ.

ತುಂಬಾ ರೋಕಾರ್ ನೋಡ್ಲಿ ಡೀಸೆಲ್ ಮಾತ್ರ ಸಿಗ್ಗುತ್ತೆ ಎರಡನೇ ಇದರಲ್ಲಿ ನಾಲ್ಕನೇ ಇದರಲ್ಲಿ ನಾಲ್ಕನೇ ಇದರಲ್ಲಿ ಪೆಟ್ರೋಲ್ ಮಾತ್ರ ಸಿಗತ್ತೆ ನೋಡಬೌದು ಡೀಸೆಲ್ --

ನೋಡಬಹುದು ಒಂದೊಂದು ಕೋಡ್ ಇದ್ದಾವೆ ಒಂದೊಂದು ಕೋಡಿನ ಎಷ್ಟ್ ಕುರಿಗಳ್ ಆಡ್ಗಳಿದಾವೆ ಅಂದ್ರೆ ಬಲೇ ಹಾಕ್ಬಿಟ್ಟು ಕೊಟ್ಟಿಗೆ ತರ ಮಾಡಿದ್ದಾರೆ ಆಮೇಲೆ ಸುತ್ತ ಮುತ್ತಾಯೆಲ್ಲಾ ತೋಟ ಇದೆ.

ಹೂವಿನ ಕುಂಡ ಮತ್ತು ಬುಟ್ಟಿಗಳು ಎಲ್ಲಾ ತರ ತರದ ಮಾಡ್ಬಿಟ್ ಇಟ್ಟಿದ್ದಾರೆ ಅಲ್ಲೊಂದು ಸಣ್ಣ ಹುಡುಗಿ ಇದೆ ಮಾಡಿ ಇಡೋರು ಮಾಡ್ತಾ ಇದ್ದಾರೆ ಕೂಡಾ.

ನೋಡಕ್ಕೆ ಸ್ಪೋರ್ಟ್ಸ್ ಬೈಕ್ ಗಳ್ ಇದ್ದಂಗಿದಾವೆ ನೀಲಿ ಬ್ಲೂ ಕಲರ್ ಅಲ್ಲಿ ಒಂದು ಪರ್ಪಲ್ ಕಲರ್ ಅಲ್ಲಿ ಎರಡು ಬೈಕ್ ಗಳ್ ನಿಲ್ಸಿದ್ದಾರೆ ಅದು ನದಿ ದಡದ ಹತ್ರ.